ಇಪ್ಪತ್ನಾಕ್ ದಿನದ್ ಇಪ್ಪತ್ನಾಕ್ ತಾಸುನೊಳಗೂ ಎ.ಟಿ.ಎಂ ಆನ್ ಆಗಿ ಇರ್ತವು.

ಈ ಸೀಟ್ ಒಳಗಡೆ ಹೋಗಿ ನಾವು ಕುತ್ಕೊಂಡು ಬೇರೆ ಕಡೆ ಎಲ್ಲ ಹೋಗ್ಬೋದು ಈ ಸೀಟುಗಳು ನೋಡಕ್ ಚಂದ್ ಆದವ್.

ಫೋಟೋ ಫೋಸ್ ಕೊಟ್ಕೊಂಡು ನಿಂಥಂಕೊಂಡರ್ ರೀ ಈ ಓಕುಳಿ ಹಬ್ಬನ್ನೋದು ನಮ್ಮ ಭಾರತದಾಗ ಒಂದು ಅತ್ಯಂತ ಒ --

ಇದರ ಒಳಗಡೆ ನಾವು ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ನೋಡಕ್ ಕೂಂತೇವ ರೀ.

ಇದರ ಒಳಗಡೆ ನಾವು ಒಂದು ದೊಡ್ಡ ಫಾಲ್ಸ್ ಅನ್ನಾ ನೋಡಾಕ್ ಕುಂತೀವ್ರಿ.

ಈ ಜೋಗ ಜಲಪಾತ ಫಾಲ್ಸ್ ಏನ್ ಅಯ್ತೆಲ್ಲ ಇದು ಶರಾವತಿ ನದಿಯಿಂದ ನಿರ್ಮಾಣ ಗೊಂಡಾಯ್ತ್ರಿ.

ಇದರ ಒಳಗಡೆ ಎಲ್ಲ ಇಲ್ಲಿ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಒಂದು ಪ್ರತಿಭಾ ಕಾರಂಜಿಯಲ್ಲಿ ಒಂದು ನ್ರತ್ಯವನ್ನು ಮಾಡೋಕ್ ಹೊಂಟರೆ.

ಈಗ ಎಲ್ಲರ ಕಡೆನೂ ಬೈಕ್ ಇರಂಗಿಳ್ರಿ ಅದಕ್ಕ ಒಬ್ಬಬ್ಬರು ಎಲ್ರು ಏನ್ ಮಾಡ್ತಾರೆ ಬಸ್ಸಿಗೆ ಹೋಗ್ತಾರ ರೀ.

ನೆಕ್ಸ್ಟ್ ಈ ಮನೆಯ ಸುತ್ತಲೂ ಎಲ್ಲ ಗಿಡ ಮರಗಳು ಬೆಳಕೊಂಡವ ಅಡರಿ --

ಹಿಂಗ ಮನೆ ಕಟ್ಟಿಸಿದ್ರ ಹಿಂಗ ಕಟ್ಟಿಸ್ಬೇಕು ರೀ .

ಜಂಗಲ್ಗೆ ಹೋಗೋ ದಾರಿ ಅಂತ ಬೋರ್ಡ್ ಅಂತ ಅಂದ್ರೆ ಹಾಕಿದ್ದಾರೆ ಈಗ ನಾವ್ ಜಂಗಲ್ಗೆ ಹೋಗಿ --

ಇದರ ಒಳಗಡೆ ನಾವು ಒಂದು ಶಿವನ ಮೂರ್ತಿಯನ್ನು ನೋಡುತ್ತಿದ್ದೇವೆ ಶಿವನ ಮೂರ್ತಿಯ ಎದುರುಗಡೆ ಒಬ್ಬ ನಂದಿ --

ಈ ಫಾರಂ ಕೋಳಿ ಕಿಂತ ಜವಾರಿ ಕೋಳಿ ಬಹಳ ಚಲೋ ಬರತವ ರೀ ಜವಾರಿ ಕೋಳಿ ಎಷ್ಟು ಗಟ್ಟಿ ಮುತ್ತಗಿ ಇರ್ತವೆ ಅಂದ್ರ ಅವುಗಳನ್ನ --

ಎಲ್ಲ ರೀತಿ ಯಿಂದನು ಚುಲೋ ಇತಿ ನೋಡಾಕ ಇಲ್ ಬಂದು ಮಾರ್ನಿಂಗ್ ಬಂದು ವ್ಯಾಯಾಮ ಕೂಡ ಮಾಡಬಹುದು ರೀ ಯೋಗಾಸನ ಕೂಡ ಮಾಡಬಹುದು.

ಇಲ್ಲಿ ನಾವು ಪಿಜ್ಜಾ ಅಂತಕ್ಕಂಥ ಒಂದು ಪಿಜ್ಜಾ ಹೋಟೆಲ್ ಅನ್ನು ನಾವು ನೋಡಬಹುದು ರೀ.

ಇಲ್ಲಿ ಆಟೋ ಡ್ರೈವರ್ ಮತ್ತೆ ಅವ್ನ ಆಟೋನು ಅಯ್ತ್ನಿ ಈ ಆಟೋದಾಗೆ ಏನ್ ಅಂತ ಅಂದ್ರೆ ನಾಲಕ್ ಜನ ಹತ್ತಿ ನಿಂಥಂಕೊಂಡರ .

ಹಂಚಿ ಆಗಿಂದ ನೆಕ್ಸ್ಟ್ ಏನ ಗ್ರೌಂಡ್ ಎನ್ ಐತಲಾ ಅದಕ್ಕೆಲ್ಲ ಬಾಳ್ ಚುಲೊ ಐತಿ ಈ ಗ್ರೌಂಡ್ ನಾವೆಲ್ಲ

ಈ ಚಿತ್ರದ್ಲಲಿ ನಾವು ಜಾರು ಗುಂಡಿ ಯನ್ನು ನೋಡಕ್ ಕುಂತೇವಿ ಈ ಜಾರು ಗುಂಡಿ ಒಳಗೆ ಏನು ಮಾಡ್ತಾರೆ ಅಂದ್ರೆ ಈ ಜಾರ್ ಗುಂಡಿ ಸಣ್ಣ ಹುಡುಗೂರ್ ಎಲ್ಲ ಜಾರ ಗುಂಡಿ ಆಡ್ತಾರ.

ಇಲ್ಲೇ ಮ್ಯಾಲಿಂದ ಇಳ್ಕೊಂಡ್ ಬಂದ ಕೆಳಗ್ ಸಿದ ಸುರರ ಅಂತಾನೂ ಜಾರ್ಕೊಂಡ್ ಹೋಗ್ತಾರೆ ಸನ್ ಹುಡಗ್ರೆಲ್ಲಾ --

ಇದಕ್ ಬಹಳ ನಂಬಿಕೆ ಇಟ್ಟು ನಾವು ಇಲ್ಲೇ ಅಕೌಂಟ್ ಮಾಡಿಸಬಹುದು. ಮತ್ತ --

ಆಹ್ಹ್ ಒಂದೊಂದು ದೊಡ್ಡ ಒಳಗಡೆ ಪಿನೋಯ್ಲ್ ತರ ತುಂಬಿ ಇಟ್ಟಿದ್ದರ-